ಹಾಗು ಆ ಚೌಕ್ನ ಮೇಲೆ ಒಂದು ದೊಡ್ಡ ಲೈಟ್ ನ ಕಂಬ ಇದೆ.

ಮತ್ತು ಒಳಗಡೆ ಒಂದು ಟೇಬಲ್ ಹಾಗೂ ಎರಡು ರ್ಯಾಕ್ ಗಳು ಇವೆ.

ಇಲ್ಲಿ ಒಂದು ಐಸಕ್ರೀಮ್ ನ ಅಂಗಡಿ ಇದೆ.

ಹಾಗೂ ಅಲ್ಲಿ ಒಂದು ಕುರ್ಚಿ ಹಾಗೂ ಒಂದು ಟೇಬಲ್ ಮತ್ತು ಒಂದು ಫ್ರಿಜ್ ಕೂಡ ಇದೆ.

ಮತ್ತು ಆ ರ್ಯಾಕ್ಗಳಲ್ಲಿ ಬಹಳಷ್ಟು ಸಾಮಾನುಗಳಿವೆ.

ಹಾಗೂ ಒಳಗಡೆ ಬಹಳಷ್ಟು ಜನರು ಕುಂತಿದ್ದಾರೆ.

ಹಾಗು ಅದರ ಪಕ್ಕದಲ್ಲಿಯೇ ಒಂದು ಕಾರ್ ನಿಂತಿದೆ.

ಇಲ್ಲಿ ಒಂದು ಬಸ್ ನಿಲ್ದಾಣ ಇದೆ.

ಅಲ್ಲಿಯೇ ಒಂದು ಬ್ಯಾಲರ್ ಹಾಗು ಒಣಗಿದ ಗಿಡ ಕೂಡ ಇದೆ.

ಮತ್ತು ಪಕ್ಕದಲ್ಲಿಯೆ ಒಂದು ಲೈಟ್ ನ ಕಂಬ ಇದೆ.

ಪೆಟ್ರೋಲ್ ಪಂಪ್ ನಲ್ಲಿ ಬಹಳಷ್ಟು ಜನರು ತನ್ನ ಗಾಡಿಯನ್ನು ತಕೊಂಡು ಬಂದಿದ್ದಾರೆ.